ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗ್ಲಿಲ್ಲ ಊಟ ತಿಂಡಿ ಎಲ್ಲ ಅಷ್ಟಕ್ಕಷ್ಟೇ ಆದರೆ ಇವಾಗ ಏನಿಲ್ಲ ಅಡ್ಜಸ್ಟ್ ಆಗಿದೀನಿ ಚೆನ್ನಾಗೈತೆ ಹಾಸ್ಟೆಲ್ ಲ್ಲು ಇರಬಹುದು.

ಇದನ್ನು ವಿದ್ಯುತ್ ವಾಹಕ ತಂತಿಗಳು ಎನ್ನುತ್ತಾರೆ.